ಎಷ್ಟ ಆಡಸ್ತಲ ಅಷ್ಟ ಓಡ್ಸಬೇಕು ಅಸ್ಟ ಮನಶ್ಶಗ --

ಸ್ವಾಮಿ ವಿವೇಕಾನಂದರು ಯಾತರ ಕೆಲಸ ಮಾಡರ್ ಯಾತರ ಒಳ್ಳ ಒಳ್ಳೆ ಕೆಲಸ ಮಾಡರ್ ಅದ್.

ಅಲ್ಲಿ ಇರುವಂತಹ ಪೇಷಂಟ್ ಗಳಿಗೆ ಡಿಸ್ಟರ್ಬ್ ಮಾಡೋಕ್ ಹೋಗ್ಬಾರ್ದು ಮಾಸ್ಕ ಹಾಕ್ಕೊಂಡ್ ಹೋಗ್ರಿ ಮಾಸ್ಕ ಹಾಕ್ಕೊಂಡ್ ಒಂದು --

ನೋಡಿ ಕರೆಕ್ಟ್ ಹಿಡ್ಕೋರಿ ಮತ್ತ ಹುಡುಗುರುನು ಕರೆಕ್ಟ್ ಆಗಿ ಕೈ ಹಿಡ್ಕೋ ರೀ. ಕೈ ಬಿಟ್ರೀಯಪ್ಪ ಅಂದ್ರ --

ಬಾಡಿ ಒಂದ ಚಲೋ ಆಕಾರ ಬರತೈತಿ ಮತ್ತ ನೀವು ಒಂದ ಹೆಲ್ಥ್ಯ್ ಆಗಿ ಇರ್ತಿರಿ ಮತ್ತ ಜಿಮ್ ಗೆ ಹೋಗು --

ಮೀನಾ ತೊಕೊಂಡ್ ಸ್ವಚ್ಛ ಮಾಡ್ಸಿರೀ. ಸ್ವಚ್ಛ ಮಾಡ್ಸಿ ತಿನ್ನಿಸಿರಿ. ತಲಿ ತಿನ್ನರ್ರಿ ತಲಿ ಚುರುಕ್ ಆಕ್ಕೇತಿ.

ಅದಕ ಈಜಾಡಕ್ ಬಾ ಬಂದಷ್ಟು ಈಜಾಡಿರಿ. ಈಜಾಡಕ್ ಬರಲಾರದವರು ಸ್ವಿಮ್ಮಿಂಗ್ ಫೂಲ್ ಇಗೆ ಹೋಗ್ರಿ ಈಜು ಕಲೀರಿ ಫಸ್ಟ್ ಆಮೇಲೆ ಬೇಕಂಥ ಈಜಾಡಬಹುದು ನೀವು.

ಫೋನ್ನ ಅವಾಯ್ಡ್ ಮಾಡ್ರಿ ಮಾತಾಡೋದು ಮತ್ತ್ ಆಮೇಲ್ ಯಾಂ ಎತ್ತಗ್ ಹೋತಂದ್ರ ಅತ್ತ ಹೊರ್ಡ್ರಿ ಸುಮ್ನ ನಾವು ಕಟಿಂಗ್ ಮಾಡೋ ಮುಂದ ಎತ್ತ ಬೇಕಂತ ಹೋಳಿದ್ರೆ --

ಅದಕ್ಕ ಎಲ್ಲರು ಮನೆಯಾಗ ಪಾಲಕರು ಶಾಲೆಗ್ ಕಳುಹಿಸ್ತಾರ ಅದಕ್ಕ ಎಲ್ಲರು ಒಲ್ಲೆ ಅನ್ನಕ್ ಹೋಗಬ್ಯಾಡ್ರಿ ಶಾಲೆ ಕಲೀರಿ ಚಲೋ ಹೋತಂಗ.

ಯಾಕಂದ್ರ ಅದು ಗ್ರಿಪ್ ಸಿಗಂಗಿಲ್ಲ ನೀವ್ ಹತ್ತೋ ಮುಂದ ಕೈ ಅಥವಾ ಕಾಲ್ ಜಾರಿ ಬಿದ್ದತ್ಪಂದ್ರ ನೀ ಒಂದ --

ಕಿವಿ ಗಿವಿ ಕಟ್ ಆಗೋದ್ ಚಾನ್ಸಸ್ ಬರುತ್ತದೆ ನೋಡಿಕೊಂಡು --